ಇಲ್ಲಿ ಒಂದು ಆಫೀಸ್ ಐತೆ ಆಫೀಸ್ ಮುಂದೆ ಗಾರ್ಡನ್ ಐತೆ ಗಾರ್ಡನ್ ಗ ಅಶೋಕ್ ಸ್ತಂಭ ಐತೆ.

ಅದರಲ್ಲಿ ನಿಂತು ಹುಡುಗೂರು ಅಥವಾ ಆಟ ಆಡೋರು ಆಟ ಆಡೋದು ಐತೆ --

ಆ ಗ್ರೌಂಡ್ ಒಳಗೆ ಒಬ್ರು ಲೇಡೀಸ್ ಸ್ವಚ್ ಮಾಡಕ್ಕೆ ನಿಂತಾರು ಮತ್ತು ಒಬ್ರು ಜೆಂಟ್ಸ್ ಏನೋ ಮಾಡಾತಾರು.

ಒಂದ ಬಹುಶ ಆಫೀಸ್ ಇದ್ದಂಗೆ ಕಾಣ್ಸಕತತೆ ಅಲ್ಲಿ ನೀಲಿ ಕಲರ್ ಬೋರ್ಡ್ ಐತೆ.